ಕನ್ನಡ ಇಂಗ್ಲಿಷ್ ಹಿಂದಿ ಏನ್ ಏನ್ ಬೇಕೋ ಅದೆಲ್ಲ ಪಾಠ ಮಾಡ್ಯಾರ ಮಕ್ಕಳ್ಗೆ ಚನಾಗ್ ಓದೋ ವಿದ್ಯೆ ಎಲ್ಲ ಕಲ್ಸಾರ್.

ಇದು ಕಟ್ಲೇಟ್ ಇದ್ ಚಿಕನ್ ಕಟ್ಲೇಟ್ ಮಟನ್ ಕಟ್ಲೇಟ್ ಪನ್ನೀರ್ ಕಟ್ಲೇಟ್ ಇದಕ್ ನಿಂಬೆ ಹಣ್ಣ್ ಹಾಕ್ಯಾರ್ ಹಸಿಮೆಣಸಿನ ಕಾಯಿ ಈರುಳ್ಳಿ ಮೊಟ್ಟೆ ಎಲ್ಲ ತರಹದ್ ಉಪಯೋಗ್ಸಿ ಕಟ್ಲೇಟ್ ಮಾಡ್ಯಾರ.

ಇದು ಕಾರ್ಲೊನ್ ಕಂಪನಿ ಇದ್ರಲ್ಲಿ ಎಲ್ಲ ತರಹದ್ ಬೆಡ್ ಈದ್ ಹಾಸ್ಗೆ ಏನ್ ಏನ್ ಬೇಕೋ ಪಿಲ್ಲೋ ಕವರ್ ಎಲ್ಲಾನು ಸಿಗತ್ತೆ. ಬೇರೆ ತರಹದ್ ಮೆತ್ತಗ್ ಹೊಲ್ಸ್ಕೊಂಡ್ರೆ ಇದ್ರಲ್ಲಿ ಹಾಸಿಗೆ ಹೊಲ್ಸ್ಕೊಂಡ್ರೆ--

ಆಟೋದಲ್ಲಿ ಇದ್ದಿದ್ದಕ್ಕೆ ಬುಸ್ಗೂ ಕಾರಿಗೂ ಎಲ್ಲ ಹೊಲ್ಸ್ಕೊಂಡ್ರೆ ಆಟೋದಲ್ಲಿ ದುಡ್ ಕಡಿಮೆ ಎಲ್ಲ ಕಡೆನೂ ಓಡಾಡಬೊದು ಇದ್

ಇಲ್ಲಿ ಗಾಂವಾಶ ಉಂಡ್ ಮಾಡತ್ತ. ದೂರ ಹೋದತ್ತ ಎಷ್ಟೇ ಎಲ್ಲೇ ದೂರ ಇದ್ರುನು ಬುಲೆಟ್ ಪಣಾತಂತ ಜ್ಞಾನ ಎಲ್ಲಾನು ಕೆಲ್ಸತ್ತೆ.

ಇದು ಹೋಂಡಾ ಶೋ ರೂಮ್ ಇಲ್ಲಿ ಗಾಡಿ ಕಾರ್ ಏನ್ ಬೇಕೋ ಅದ್ ಸಿಕ್ಕತ್ತಾ ಕಾರ್ಗೆ ಪೆಟ್ರೋಲು ಡಿಸೇಲ್ ಏನ್ ಬೇಕೋ ಅದ್ ಹಖ್ಸ್ಕೋಬೋದು. ಕಾಸ್ ಇರವರು ಕಾರ್ ತೊಗೊಂಡವರು .

ಮದುವೆ ಚೌಟ್ರಿ ಇದು ಎಲ್ಲ ತರಹದ್ ಮದ್ವೆ ಹು ಇದ್ ನಾಮಕರಣ ಎಂಗೇಜ್ಮೆಂಟ್ ಏನ್ ಬೇಕೋ ಅಲ್ಲಿ ದೊಡ್ ದೊಡ್ ಸಮಾರಂಬಗಳೆಲ್ಲಾನೂ ಮಾಡ್ತಾ ಇರ್ಲಿ.